ನರೇಂದ್ರ ಮೋದಿ ಜಿ ಅವರ ಫೋಟೋ ಕಾಣಿಸುತ್ತಿದೆ ಇಲ್ಲಿ ಒಂದಿಷ್ಟು ದೊಡ್ಡ ದೊಡ್ಡ ಬ್ಯಾನರ್ ಗಳನ್ನು ಹಾಕಲಾಗಿದೆ ಇಲ್ಲಿ--

ಈ ಒಂದು ಚಿತ್ರದಲ್ಲಿ ಒಂದು ಹೋಟೆಲ್ ಕಾಣಿಸುತ್ತಿದೆ ಇದರಲ್ಲಿ ಒಂದು ಕೋಣೆಯಲ್ಲಿ--

ಒಂದಿಷ್ಟು ಟೇಬಲ್ ಗಳನ್ನು ಹಾಕಿ ಮತ್ತು ಇಲ್ಲಿ ಚೇರ್ ಗಳನ್ನು--

ಈ ಒಂದು ಚಿತ್ರದಲ್ಲಿ ಮೂರು ಮಹಿಳೆಯರು ಮತ್ತು ಓ ಇಬ್ಬರು ವ್ಯಕ್ತಿಗಳು ಒಬ್ಬ ಒಂದೂ ಪುಟಾಣಿ ಮಗು ಇರುವುದು ಕಾಣಿಸುತ್ತಿ --

ಇವರ ಮೇಲ್ಭಾಗದಲ್ಲಿ ಒಂದು ದೊಡ್ಡದಾದ ವಯರ್ ಗಳು ಇಳಿಬಿದಿರುವುದನ್ನು ಕಾಣಿಸುತ್ತಿದೆ.

ಮತ್ತು ಹಿಂಭಾಗದಲ್ಲಿ ಹಲವಾರು ಗಿಡ ಮರಗಳು ಮತ್ತು ಒಂದು ರಸ್ತೆಯನ್ನು ಕೂಡ ನಾವು ಕಾಣಬಹುದು.

ಒಂದಿಷ್ಟು ಪಾಟಿ ಕಲ್ಲುಗಳನ್ನು ಮುಂದ್ಗಡೆ ಹೊಂದಿಸಲಾಗಿದೆ ಮತ್ತು--

ಮುಂಭಾಗದಲ್ಲಿ ಒಂದು ಬಕೆಟ್ ಇಟ್ಟಿರುವುದು ಮತ್ತು ಒಂದು ಸಣ್ಣದಾದ ಗಿಡವಿರುವುದು ಕಾಣಿಸುತ್ತದೆ.

ಈ ಒಂದು ಚಿತ್ರದಲ್ಲಿ ಒಂದು ರೂಮ್ನಲ್ಲಿ ಹಲವಾರು ಎಲೆಕ್ಟ್ರಾನಿಕ್ ಮತ್ತು ವಸ್ತುಗಳನ್ನು ಇಡಲಾಗಿದೆ.

ಎಲ್ಲವೂ ಕೂಡ ಇದೆ ಗೋಡೆ ಮೇಲೊಂದು ಟಿ_ವಿ ಯನ್ನು ನೇತು ಹಾಕಲಾಗಿದೆ.

ಈ ಒಂದು ಚಿತ್ರದಲ್ಲಿ ಇಮ್ಮಾನುವೆಲ್ ಇಮಾನ್--

ಹಾಗೂ ಒಳಗಡೆ ಒಂದು ಗೇಟ್ ತೆಗೆದಿದೆ ಮತ್ತು ಒಂದು ಗೇಟ್ ಕ್ಲೋಸ್ ಆಗಿದೆ ಇಲ್ಲಿ --

ದಟ್ಟವಾದ ಒಂದು ಕಾ ಕಾಡಿನ ರೀತಿಯಲ್ಲಿ ಮರಗಳು ಬಾಸವಾಗುತ್ತಿವೆ.

ಇದರ ಮುಂದುಗಡೆ ಇರುವ ಎರಡು ದೊಡ್ಡ ಮರಗಳನ್ನು ಕೂಡ ಕಾಣಬಹುದಾಗಿದೆ.

ಒಂದು ದೊಡ್ಡದಾದ ಮಷೀನ್ ಕಾಣಿಸುತ್ತಿದೆ ಇದರ ಮೇಲೆ--

ಕಬೋರ್ಡ್ನಲ್ಲಿ ಒಂದಿಷ್ಟು ಬುಕ್ ಸ್ಟಾಲ್ ಬುಕ್ಕುಗಳನ್ನು ಕಾಣಬಹುದು ಇಲ್ಲಿ--

ಈ ಒಂದು ಚಿತ್ರದಲ್ಲಿ ಒಂದು ದೊಡ್ಡದಾದ ಅಂಗಡಿ ಇದೆ ಈ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ ಮತ್ತು.

ಮತ್ತು ಚರಂಡಿ ಪ್ರದೇಶದಲ್ಲಿ ಸಿಕ್ಕಕೊಂಡಿರುವುದು ಕಾಣಿಸುತಿ--

ಇದೆ ಮತ್ತು ಇದರ ಮುಂಭಾಗದಲ್ಲಿ ಒಂದು ಮನೆ ಕಾಣಿಸುತ್ತಿದೆ.

ಮತ್ತೆ ಇಲ್ಲಿ ಚೇರ್ನ ಮೇಲೆ ಒಂದಿಷ್ಟು ಬ್ಯಾಗ್ಗಳನ್ನು ಇಡಲಾಗಿದೆ ಮತ್ತು--

ಇಲ್ಲಿ ನೆಲಕ್ಕೆ ಒಂದಿಷ್ಟು ಬಣ್ಣ ಬಣ್ಣದ ಕಲ್ಲುಗಳನ್ನು ಹಚ್ಚಲಾಗಿದೆ ಇಲ್ಲಿ ಒಬ್ಬ ಹುಡುಗಿಯು ನಿಂತಿದ್ದಾಳೆ.

ಈ ಕಾರಿಗೆ ಒಂದು ನೀಲಿ ರೀಬ್ಬನನ್ನು ಕಟ್ಟಲಾಗಿದೆ ಮತ್ತು ಕೆಂಪು ಹೂವು ಹಾರವನ್ನು ಹಾಕಲಾಗಿದೆ.

ಈ ಒಂದು ಚಿತ್ರದಲ್ಲಿ ಒಂದು ದೇವಸ್ಥಾನವಿರುವುದು ಕಾಣಿಸುತ್ತಿದೆ.

ಇದ್ ಕಟ್ಟೆಯ ಮೇಲೆ ಓಂ ಎಂದು ಬರೆಯಲಾಗಿದೆ ಮತ್ತು ಇಲ್ಲಿ ಒಂದಿಷ್ಟು ಮೆಟ್ಟಿಲುಗಳಿವೆ.

ಇಲ್ಲಿ ದೊಡ್ಡದಾದ ಮರವಿದೆ ಅದರ ಹಿಂದ್ಗಡೆ ಒಂದು ದೊಡ್ಡದಾದ ಕಟ್ಟಡವಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ.

ಈ ಒಂದು ಚಿತ್ರದಲ್ಲಿ ಒಂದು ದೊಡ್ಡದಾದ ಕಾರ್ಯಕ್ರಮ ಜರುಗುತ್ತಿದ್ದು ಒಂದು ವಿಶಾಲವಾದ ಪ್ರದೇಶದಲ್ಲಿ ಹಲವಾರು ಕಾರ್ ಗಳನ್ನು ನಿಲ್ಲಿಸಿದ್ದಾರೆ ಮತ್ತು --

ಒಂದು ಚಿತ್ರದಲ್ಲಿ ಒಂದು ದೊಡ್ಡದಾದ ಕಲ್ಲಿನ ಕಟ್ಟಡವಿದೆ ಇಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳನ್ನು ಕಾಣಬಹುದು ಮತ್ತು--

ಈ ಒಂದು ಚಿತ್ರದಲ್ಲಿ ಇದು ಬಟ್ಟೆ ಅಂಗಡಿಯಾಗಿದ್ದು ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ ಇಲ್ಲಿ ಒಂದು--

ಈ ಒಂದು ಚಿತ್ರದಲ್ಲಿ ಹಲವಾರು ಮನೆ ಬಳಕು ಬಳಸುವ ಸಾಮಾನು ಕಾಣಿಸುತ್ತಿವೆ ಇದರಲ್ಲಿ--

ಇಡಲಾಗಿದೆ ಮತ್ತು ಇಲ್ಲಿ ಒಂದಿಷ್ಟು ಕುಕ್ಕರ್ ಗಳು ಮತ್ತು ವಿಶೆಲ್ ಗಳು ಇಟ್ಟಿದ್ದಾರೆ ಮತ್ತು ಇಲ್ಲಿ--

ಇದರ ಮುಂಭಾಗದಲ್ಲಿ ಒಂದು ವಿಶಾಲವಾದ ರಸ್ತೆ ಇರುವುದು ಕಾಣಿಸುತ್ತಿದೆ.

ಮತ್ತು ಇಲ್ಲಿ ಹೊಲಕ್ಕೆ ಕಲ್ಲಿನ ಕಂಬದಿಂದ ಬೇಲಿಯನ್ನು ಹಾಕಲಾಗಿದೆ--

ಈ ಒಂದು ಚಿತ್ರದಲ್ಲಿ ಒಂದು ಔಷಧ ಅಂಗಡಿ ಇದೆ ಇದರಲ್ಲಿ ಒಂದಿಷ್ಟು ಸಾಮಾನುಗಳನ್ನ.

ಇಲ್ಲಿ ಕಪಾಟಿನಲ್ಲಿ ಇಡಲಾಗಿದೆ ಇದರಲ್ಲಿ ಒಂದಿಷ್ಟು ಸಾಮಾನುಗಳು ಕಾಣಿಸುತ್ತಿವೆ ಇನೊ ಮತ್ತು--

ಈ ಮೆಟ್ಟಿಲುಗಳಿಗೆ ವಿವಿಧ ತರವಾದ ಬಣ್ಣವನ್ನು ಡಿಸೈನ್ ಮಾಡಲಾಗಿದೆ.

ಇಲ್ಲಿ ವಿದ್ಯುತ್ ವೈರ್ ಗಳು ಮತ್ತು ಹಿಂಭಾಗದಲ್ಲಿ ದೊಡ್ಡ ದೊಡ್ಡ ಮರಗಳು ಈ ಚಿತ್ರದಲ್ಲಿ ಕಾಣಲು ಸಾಧ್ಯ.

ಮತ್ತು ಗೋಡೆಯ ಮೇಲ್ವ ಅ ಅಕ್ಕಪಕ್ಕದಲ್ಲಿ--

ಇದೆ ಇಲ್ಲಿ ಅ ಒಂದು ಲೈಟಿನ ಕಂಬವಿದೆ ಲೈಟ್ ನ್ ಮೇಲೆ ಕಂಬದಲ್ಲಿ ವಿದ್ಯುತ್ ವೈರ್ ಗಳನ್ನು ಜೋಡಿಸಲಾಗಿದೆ.

ಮತ್ತು ಇಲ್ಲಿ ಹಲವಾರು ವ್ಯಕ್ತಿಗಳು ಕ ಸಾಲಾಗಿ ನಿಂತಿದ್ದಾ--

ಮತ್ತು ಇಲ್ಲಿ ಒಂದಿಷ್ಟು ದೊಡ್ಡ ದೊಡ್ದ ಬಂಡೆಗಳು ಮತ್ತು ದ ಶ್ರೀ ಗುರು ಸಿದ್ದೇಶ್ವರನ ಹ ಫೋಟೋ ಚಿತ್ರವನ್ನು ಈ ಕಲ್ಲಿನ ಮೇಲೆ ಕಾಣಬೋದು.